ಈ ದೃಶ್ಯದಲ್ಲಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿವಮೊಗ್ಗ ಎಂದು ಬರೆದಿರುವ ಬೋರ್ಡ್ ಅನ್ನು ನೋಡಬಹುದು. ಇದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪ್ರವೇಶ ದ್ವಾರ.

ಸಿದ್ಧಪಡಿಸಲಾಗಿರುವಂತಹ ಟೆಂಟ್ . ಈ ಟೆಂಟ್ ನ ಪಕ್ಕ ಹೊರಗಡೆ ನಾವು ಎರಡು ಚೇರು ಗಳನ್ನು ಹಾಗೂ ಒಂದು ಟೇಬಲ್ ಅನ್ನು ನೋಡು --

ರಾಜ್ಯದ ಎಲ್ಲ ಜಿಲ್ಲೆಗಳ ರೈತರು ಬೆಳೆದ ಬೆಳೆ--

ಹಾಗೂ ಇದರ ಪ್ರವೇಶ ದ್ವಾರವನ್ನು ಹೂವು ವಿವಿಧ ರೀತಿಯ ಬಟ್ಟೆಗಳಿಂದ ಶೃಂಗರಿಸಲಾಗಿದೆ--

ಈ ದೃಶ್ಯದಲ್ಲಿ ನಾವು ನೋಡುತ್ತಿರುವಂಥಹದ್ದು ಶಿವಮೊಗ್ಗ ಕೆ ಎಸ್ ರ್ ಟಿ ಸಿ ಬಸ್ ನಿಲ್ದಾಣದ ದಲ್ಲಿರುವಂತಹ ಒಂದು ಕಟ್ಟಡ.

ಈ ದೃಶ್ಯದಲ್ಲಿ ನಾವು ನೋಡುತ್ತಾ ಇರುವಂಥದ್ದು ಒಂದು ಸುಸಜ್ಜಿತವಾದಂತಹ ಅತ್ತಾರ ಅತ್ಯಂತ ಐಷಾರಾಮಿಯಾದಂಥಹ ಒಂದು ಮದುವೆ ಛತ್ರ .

ಇದರ ಸುತ್ತಲೂ ದಟ್ಟವಾದ ಕಾಡಿದೆ ಇದರ ಮೇಲೆ ಅದರ ನೆರಳು ಬಿದ್ದಿದೆ. ನೀರು ಹಸಿರು ಬಣ್ಣದ್ದಾಗಿ ಕಾಣುತ್ತಿದೆ.

ಇಲ್ಲಿ ಶಿವಪ್ಪನಾಯಕನ ಕೆಳದಿ ಅರಸರ ಕಾಲದಲ್ಲಿ ಇದ್ದಂಥಹ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ.

ದೃಶ್ಯದಲ್ಲಿ ನಾವು ನೋಡುತ್ತಿರುವಂಥದ್ದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಶಿವಮೊಗ್ಗ ಜಿಲ್ಲಾದಂಡಾಧಿಕಾರಿಗಳ ಕಛೇರಿ.

ಈ ದೃಶ್ಯದಲ್ಲಿ ನಾವು ನೋಡುತ್ತಾ ಇರುವಂಥದ್ದು ಒಂದು ಅಲಂಕೃತ ಗೊಂಡಿರುವಂತಹ ಒಂದು ಮದುವೆ ಛತ್ರವನ್ನು ಮದುವೆ ಛತ್ರವನ್ನು --